ಇಲ್ಲಿ ಒಬ್ಬ ಮೂರು ಜನ ಯುವಕರು ಬಂದು ಡಿ.ಎಸ್ಪಿ ಸೋಡಾ ಅಂಡ್ ಕಾಫೀ ಶಾಪ್ ಎನ್ನುವುದು ಆಜೀಪುರನಲ್ಲಿದೆ ಇಲ್ಲಿ ಮೂರು ಜನ ಯುವಕರು ಬಂದು ಪ್ಲೇಟ್ ನಲ್ಲಿ ಏನೊ ತಿನ್ನುತ್ತಿದ್ದಾರೆ .

ಮತ್ತು ಒಬ್ಬ ಮೊಬೈಲ್ ನೋಡುತ್ತಾ ಇನ್ನೊಬ್ಬ ಫೊಟೊ ತೆಗೆಸಿಕೊಳ್ಳುತ್ತಾ ತಿಂಡಿ ತಿನ್ನುತಿದ್ದಾನೆ ಇದು ತುಂಬಾ ಚನ್ನಾಗಿದೆ ಮತ್ತು ಇಲ್ಲಿ ತುಂಬಾ ತರಹದ --

ಇಲ್ಲಿ ಇದು ಒಂದು ಫುಡ್ ಟ್ರಾಕ್ ಹಾಗಿದ್ದು ಇಲ್ಲಿ ತುಂಬಾ ಜನ ಊಟ ಮಾಡಿಕೊಂಡು ತಿಂಡಿ ತಿಂದುಕೊಂಡು ಹೋಗುತ್ತಾರೆ .

ಇದು ಒಂದು ಮಕ್ಕಳ ಗುಂಪು ಇಲ್ಲಿ ಮಕ್ಕಳು ಓದುತ್ತಿದ್ದರೆ ಮತ್ತು ತುಂಬಾ ಮಕ್ಕಳು ಬೇರೆ ಬೇರೆ ಸಬ್ಜೆಕ್ಟ ಗಳು ಬೆರಬೆರೆ ಪುಸ್ತಕಗಳನ್ನು ಓದುತ್ತಿದ್ದರೆ .

ಮತ್ತು ಒಳಗಡೆ ಆ ಡ ಡಯಗ್ರಾಮ್‌ ಮೆಲೆ ಪ್ರಣಾಮ್‌ ಅಂತ ಬರದ್ದಿದಾರೆ.

ಇಲ್ಲಿ ಒಬ್ಬಳು ಹುಡುಗಿ ತಮ್ಮ ಆನ್ಯುವಲ್ ಡೇಗೆ ಡಾನ್ಸ್ ಮಾಡುತಿದ್ದಾಳೆ ಇವಳು ಕೈಯನ್ನು ಭಾರತನಾಟ್ಯದ ತರ ಡಾನ್ಸ್ ಮಾಡುತಿದ್ದಾಳೆ ಮತ್ತು ಇವಳು ಬಿಳಿ ಮತ್ತು ಗೋಲ್ಡನ್ ಬಾರ್ಡರಿನ ಬಟ್ಟೆ ಹಾಕಿಕೊಂಡಿದ್ದಾಳೆ.

ಒಂದು ಸ್ಕೂಲ್ ನಲ್ಲಿತಮ್ಮ ಮಕ್ಕಳು ಸ್ಕೂಲ್ನ ಮಕ್ಕಳು ಒಂದು ಐದು ಜನ ಹೊರಗಡೆ ನೆಲದ ಮೇಲೆ ಕುಳಿತುಕೊಂಡು ಎಲ್ಲಾ ಆಪ್ಟಿಕಲ್ ಗಳನ್ನ ತೆಗೆದುಕೊಂಡು ಒಂದು ಕ್ರಾಫ್ಟ್ ಅನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಹುಡುಗರು ಮತ್ತು ಮಕ್ಕಳು ಎಲ್ಲರೂ ಬೆಂಚಿನ ಮೇಲೆ ಕ್ರಾಫ್ಟ್ ಮಾಡಿ ತಮ್ಮ ಟೀಚೆರ್ಗೆ ತೋರಿಸುತ್ತಿದ್ದಾರೆ .